ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದೇನೆಂದರೆ ಯೇಸು ಕ್ರಿಸ್ತನ ದೇವಾಲಯವು ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದೇನೆಂದರೆ ಒಂದು ಸಮುದ್ರದಲ್ಲಿ ಆನೆ ಇರುವ ದೃಶ್ಯ ಕಂಡುಬರುತ್ತದೆ.

ಚಿತ್ರದಲ್ಲಿ ಕಾಣಿಸುತ್ತಿರುವುದೇನೆಂದರೆ ಒಂದು ಶಾಲೆಯ ಕೂಠಡಿ. ಕೂಠಡಿಯ ಮೇಜಿನ ಮೇಲೆ ವಿದ್ಯಾರ್ಥಿಗಳು ಹಲವು ತರಹದ ಕ್ರಾಫ್ಟ್ ಮಾಡುತ್ತಿರುವ ಚಿತ್ರ ಇಲ್ಲಿ ಕಂಡು ಬರುತ್ತಿದೆ.